ಲಿಬ್ರೆ ಆಫೀಸ್ ಕ್ಯಾಲ್ಕ್ ನ ಸೆಲ್ಲ್ಸ್ ಗಳ ಜೊತೆ ಕಾರ್ಯ ನಿರ್ವಹಿಸುವುದರ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೊರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ನಂಬರ್ಸ್ ಟೆಕ್ಸ್ಟ್ ಟೆಕ್ಸ್ಟ್ ರೂಪದಲ್ಲಿ ನಂಬರ್ಸ್ ಡೇಟ್ ಮತ್ತು ಟೈಮ್ ಗಳನ್ನು ಸ್ಪ್ರೆಡ್ ಶೀಟ್ ಗೆ ಹೇಗೆ ನಮೂದಿಸುವುದು ಫಾರ್ಮ್ಯಾಟ್ ಸೆಲ್ಸ್ ಡಯಾಲಾಗ್ ಬಾಕ್ಸ್ ಅನ್ನು ಹೇಗೆ ಬಳಸುವುದು ಸೆಲ್ಸ್ ಮತ್ತು ಶೀಟ್ಸ್ ಗಳ ನಡುವೆ ಹೇಗೆ ಸಂಚರಿಸುದು ಮಾಹಿತಿಯನ್ನು ರೋಸ್ ಕಾಲಮ್ಸ್ ಮತ್ತು ಶೀಟ್ಸ್ ಗಳಲ್ಲಿ ಹೇಗೆ ಸೆಲೆಕ್ಟ್ ಮಾಡುವುದು ಇತ್ಯಾದಿಗಳನ್ನು ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ಲಿನಕ್ಸ್ 1004 ಅನ್ನು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಮತ್ತು ಲಿಬ್ರೆ ಆಫೀಸ್ ಸೂಟ್ ಆವೃತ್ತಿ 334 ಅನ್ನು ಬಳಸುತ್ತಿದ್ದೇವೆ
ಮೊದಲನೇಯದಾಗಿ ನಾವು ಯಾವ ರೀತಿ ಡಾಟಾ ವನ್ನು ಸೆಲ್ ಗೆ ಎಂಟರ್ ಮಾಡುವುದು ಎಂದು ಕಲಿಯೋಣ
ನಾವೀಗ ಪರ್ಸನಲ್ ಫೈನಾನ್ಸ್ trackerಒಡಿಎಸ್ ಎಂಬ ಫೈಲ್ ಅನ್ನು ಓಪನ್ ಮಾಡೋಣ
ಸೆಲ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ಕೀಬೋರ್ಡ್ ಉಪಯೋಗಿಸಿಕೊಂಡು ನೀವು ಯಾವುದೇ ನಿರ್ದಿಷ್ಟವಾದ ಸೆಲ್ ನಲ್ಲಿ ಟೆಕ್ಸ್ಟ್ ಅನ್ನು ಬರೆಯಬಹುದು
ಟೆಕ್ಸ್ಟ್ ಎನ್ನುವುದು ಡಿಫಾಲ್ಟ್ ಆಗಿ ಎಡಗಡೆಗೆ ಅಲೈನ್ ಆಗಿದೆ
ಫಾರ್ಮೇಟಿಂಗ್ ಬಾರ್ ನಲ್ಲಿ ಯಾವುದೇ ಅಲೈನ್ ಮೆಂಟ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಅಲೈನ್ ಮೆಂಟ್ ಅನ್ನು ಬದಲಾಯಿಸಬಹುದು
ನಾವು ಬದಲಾವಣೆಗಳನ್ನು ಅಂಡು ಮಾಡೋಣ
ಈಗ ಸ್ಪ್ರೆಡ್ ಶೀಟ್ ನಲ್ಲಿ ಆ1 ಕ್ಕೆ ಅನುಗುಣವಾಗಿ ಇರುವ ಸೆಲ್ ಅನ್ನು ಕ್ಲಿಕ್ ಮಾಡೋಣ
ಈಗ ನಾವು ಸೆಲೆಕ್ಟ್ ಮಾಡಿದ ಸೆಲ್ ಹೈಲೈಟ್ ಆಗಿರುವುದನ್ನು ನೋಡಬಹುದು
ಇಲ್ಲಿ ನಾವು ಈಗಾಗಲೇ ಕಾಲಮ್ಸ್ ಹೆಡಿಂಗ್ ಅನ್ನು ಟೈಪ್ ಮಾಡಿದ್ದೇವೆ
ಐಟಮ್ಸ್ ಹೆಡಿಂಗ್ ಕೆಳಗಡೆ ನಾವು ಐಟಮ್ಸ್ ಗಳ ಹೆಸರನ್ನು ಒಂದರ ಕೆಳಗೆ ಒಂದರಂತೆ ಈ ರೀತಿ ಬರೆಯಬಹುದು
ಸ್ಯಾಲರಿ ಹೌಸ್ ರೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಫೋನ್ ಬಿಲ್ ಲಾಂಡ್ರಿ ಮತ್ತು ಮಿಸ್ಸೆಲೇನಿಯಸ್
ಕ್ರಮವಾಗಿ ಸಂಖ್ಯೆಯನ್ನು ಸೆಲ್ ಗೆ ಎಂಟರ್ ಮಾಡುವ ಸಲುವಾಗಿ ಸೆಲ್ ನಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಸಂಖ್ಯೆಯನ್ನು ಟೈಪ್ ಮಾಡಿ
ಋಣಸಂಖ್ಯೆಯನ್ನು ಎಂಟರ್ ಮಾಡಲು ಅದರ ಮುಂದೆ ಒಂದು ಮೈನಸ್ ಚಿಹ್ನೆ ಟೈಪ್ ಮಾಡಿ ಅಥವಾ ಅದನ್ನು ಆವರಣದಲ್ಲಿ ಟೈಪ್ ಮಾಡಿ
ಡೀಫಾಲ್ಟ್ ಆಗಿ ಸಂಖ್ಯೆಗಳು ಬಲಗಡೆ ಕ್ರಮಬದ್ದವಾಗಿದೆ
ಋಣಸಂಖ್ಯೆಗಳು ಪ್ರಮುಖ ಮೈನಸ್ ಚಿಹ್ನೆಯನ್ನು ಹೊಂದಿದೆ
ನಾವು ಬದಲಾವಣೆಯನ್ನು ಅಂಡು ಮಾಡೋಣ
ಈಗ ನಮಗೆ ನಮ್ಮ ಪರ್ಸನಲ್ ಫೈನಾನ್ಸ್ trackerodsಎಂಬ ಸ್ಪ್ರೆಡ್ ಶೀಟ್ ನಲ್ಲಿ ಎಸ್ಎನ್ ಎಂಬ ಕ್ರಮಾಂಕಗಳ ಹೆಡಿಂಗ್ ನ ಕೆಳಗೆ ಪ್ರತಿ ಮಾಹಿತಿಯ ಕ್ರಮಾಂಕವು ಒಂದರ ಕೆಳಗೆ ಒಂದು ಬರಬೇಕೆಂದಿದೆ
ಆದ್ದರಿಂದ A 2 ಕ್ಕೆ ಅನುಗುಣವಾಗಿ ಸೆಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು 123 ಎಂದು ಒಂದರ ಕೆಳಗೆ ಒಂದು ಸಂಖ್ಯೆಗಳನ್ನು ದಾಖಲಿಸಿ
ಕ್ರಮ ಸಂಖ್ಯೆಗಳನ್ನು ಸ್ವಯಂ ಭರ್ತಿಮಾಡಲು ಸೆಲ್ ಆ4 ರ ಮೇಲೆ ಕ್ಲಿಕ್ ಮಾಡಿ
ಅಲ್ಲಿ ಸೆಲ್ ನ ತಳಭಾಗದ ಮೂಲೆಯಲ್ಲಿ ಓಂದು ಚಿಕ್ಕ ಬ್ಲಾಕ್ ಬಾಕ್ಸ್ ಕಾಣಿಸುತ್ತದೆ
ಅದನ್ನು ಸೆಲ್ ಆ7 ತನಕ ಡ್ರ್ಯಾಗ್ ಮಾಡಿ ಮತ್ತು ಮೌಸ್ ಬಟನ್ ಅನ್ನು ಬಿಡಿ
ಸೆಲ್ಸ್ ಆ5 ರಿಂದ ಆ7 ತನಕ ಕ್ರಮವಾಗಿ ಕ್ರಮಾಂಕದಿಂದ ತುಂಬಿರುವುದನ್ನು ನೀವು ನೋಡಬಹುದು
ಮಾಹಿತಿಗೆ ಕ್ರಮಾಂಕವನ್ನು ಭರ್ತಿಮಾಡಿದ ಮೇಲೆ ಈಗ ನಾವು ಕೋಸ್ಟ್ ಎಂಬ ಹೆಡಿಂಗ್ ನ ಕೆಳಗೆ ಪ್ರತಿಯೊಂದು ಮಾಹಿತಿಯ ಕೋಸ್ಟ್ ಅನ್ನು ಭರ್ತಿ ಮಾಡೋಣ
ನಾವು ಸಿಎ3 ಎಂದು ಉಲ್ಲೇಖಿಸಲಾದ ಸೆಲ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ಹೌಸ್ ರೆಂಟ್ ಅನ್ನು ರೂಪೀಸ್ 6000 ಎಂದು ಟೈಪ್ ಮಾಡೋಣ
ಈಗ ಒಂದು ವೇಳೆ ನಾವು ಸಂಖ್ಯೆ ಯನ್ನು ರುಪಾಯಿ ಚಿಹ್ನೆಯ ಜೊತೆ ಭರ್ತಿಮಾಡಬಯಸಿದಲ್ಲಿ ಏನು ಮಾಡಬೇಕು
ಬನ್ನಿ ಅದಕ್ಕಾಗಿ ನಾವು ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ರೂಪೀಸ್ 800 ಎಂದು ಭರ್ತಿಮಾಡೋಣ
ಅದಕ್ಕಾಗಿ ಸೆಲ್ ಸಿಎ4 ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಫಾರ್ಮ್ಯಾಟ್ ಸೆಲ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ
ಇದು ಫಾರ್ಮೆಟ್ ಸೆಲ್ ಎಂಬ ಡೈಲಾಗ್ ಬಾಕ್ಸ್ ಅನ್ನು ಓಪನ್ ಮಾಡುತ್ತದೆ
ಇದರ ಮೊದಲ ಟ್ಯಾಬ್ ನಂಬರ್ಸ್ ಆಗಿದೆ
ಅದನ್ನು ಈಗಾಗಲೇ ಆಯ್ಕೆ ಮಾಡಲಿಲ್ಲವೆಂದರೆ ಅದರ ಮೇಲೆ ಕ್ಲಿಕ್ ಮಾಡಿ
ಕ್ಯಾಟೆಗರಿ ಯ ಕೆಳಗೆ ನಂಬರ್ ಪರ್ಸೆಂಟ್ ಕರೆನ್ಸಿ ಡೇಟ್ ಟೈಮ್ ಮುಂತಾದ ಹಲವು ವಿಕಲ್ಪಗಳು ಕಾಣಬಹುದು
ಅಲ್ಲಿ ಕರನ್ಸಿಯನ್ನು ಆಯ್ಕೆ ಮಾಡೋಣ
ಈಗ ಫಾರ್ಮೆಟ್ ಆಯ್ಕೆಯ ಅಡಿಯಲ್ಲಿ ಕೆಳಗಿನ ಬಾಣದ ಗುರುತಿನ ಮೇಲೆ ಕ್ಲಿಕ್ ಮಾಡಿ
ಇದು ವಿಶ್ವದಾದ್ಯಂತ ಇರುವ ವಿವಿಧ ಕರೆನ್ಸಿ ಚಿಹ್ನೆಗಳನ್ನು ಪ್ರದರ್ಶಿಸುತ್ತದೆ
ಮೇಲೆಸ್ಕ್ರೋಲ್ ಮಾಡಿ ಮತ್ತು ಐಎನ್ಆರ್ ರೂಪೀಸ್ ಇಂಗ್ಲಿಷ್ ಎಂಬುದನ್ನು ಆಯ್ಕೆ ಮಾಡಿ
ಡೀಫಾಲ್ಟ್ ಆಗಿ ರುಪೀ1234 ಎಂದು ಕೆಳಗಿನ drop ಡೌನ್ ನಲ್ಲಿ ಆರಿಸಲ್ಪಟ್ಟಿರುತ್ತದೆ
ಬಲಬದಿಯಲ್ಲಿನ ಸ್ಮಾಲ್ ಪ್ರಿವ್ಯೂ ಆರಿಯಾ ದಲ್ಲಿ ಮುನ್ನೋಟವನ್ನು ನೋಡಬಹುದು
ಆಪ್ಷನ್ ಎಂಬುದರ ಅಡಿಯಲ್ಲಿ ನಮಗೆಸಂಖ್ಯೆಯನ್ನು ಸೇರಿಸಲು ಬೇಕಾದ ಡೆಸಿಮಲ್ ಪ್ಲೇಸಸ್ ಮತ್ತು ಲೀಡಿಂಗ್ ಜೀರೋಸ್ ಎಂಬ ಆಯ್ಕೆಗಳಿವೆ
ಗಮನಿಸಿ ನಾವು ಸೊನ್ನೆಗಳನ್ನು ಹೆಚ್ಚಿಸಿದಂತೆ ಫಾರ್ಮೆಟ್ ನಲ್ಲಿರುವ ಆಯ್ಕೆಯಲ್ಲಿ ರೂಪಾಯಿ 1234 ದಶಮಾಂಶ ಸೊನ್ನೆ ಸೊನ್ನೆ ಎಂದು ಬದಲಾಗಿದೆ ಇದು ೨ ದಶಮಾಂಶ ಸ್ಥಳಗಳನ್ನು ಸೂಚಿಸುತ್ತದೆ
ಜೊತೆಗೆ ಬದಲಾವಣೆಯು ಪ್ರಿವ್ಯೂ ಅರಿಯಾ ದಲ್ಲಿ ಕಾಣುತ್ತಿದೆ ಎಂಬುದನ್ನೂ ಗಮನಿಸಿ
ಕೊಮ್ಮ ಸೆಪರೇಟರ್ ಅನ್ನು ಪ್ರತಿಸಾವಿರಕ್ಕೆಗೆ ಸೇರಿಸಲು ಥೌಸೆಂಡ್ಸ್ ಸೆಪರೇಟರ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಪ್ರಿವ್ಯೂ ಆರಿಯಾ ದಲ್ಲಿ ಬದಲಾವಣೆಯನ್ನು ಗಮನಿಸಿ
ಫಾಂಟ್ ಎಂಬ ಟ್ಯಾಬ್ ಅನ್ನು ಕ್ಲಿಕ್ ಮಾಡುವುದರಿಂದ ಅಕ್ಷರ ಶೈಲಿಯನ್ನು ಕೂಡಾ ಬದಲಿಸಬಹುದು
ಇದು ಫಾಂಟ್ ಫಾಂಟ್ಫೇಸ್ ಮತ್ತು ಸೈಜ್ ಎಂಬ ವಿವಿಧ ಆಯ್ಕೆಗಳನ್ನು ಹೊಂದಿದೆ
ಅವುಗಳ ಬಗ್ಗೆ ಇನ್ನಷ್ಟು ತಿಳಿಯಲು ಫಾಂಟ್ ಎಫೆಕ್ಟ್ ಮತ್ತು ಇತರ ಟ್ಯಾಬ್ ಗಳನ್ನು ನೋಡಿರಿ
ಅಲಿಗ್ನ್ಮೆಂಟ್ ಎಂಬ ಟ್ಯಾಬ್ ನ ಬಗ್ಗೆ ನಾವು ನಂತರ ಮತ್ತೊಂದು ಟ್ಯುಟೋರಿಯಲ್ ನಲ್ಲಿ ಕಲಿಯೋಣ
ಈಗ ಒಕ್ ಮೇಲೆ ಕ್ಲಿಕ್ ಮಾಡಿ 800 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಈಗ ನೋಡಿ 800 ಎಂದು ಬರೆದ ಸಂಖ್ಯೆಯು ರ್ಸ್80000 ಎಂದು 2 ದಶಮಾಂಶಗಳ ಜೊತೆಗೆ ಪ್ರದರ್ಶಿತವಾಗುತ್ತಿದೆ
ಈಗ ಸಿಎ5 ರಿಂದ ಸಿಎ7 ರ ವರೆಗೆ ಸೆಲ್ಸ್ ಅನ್ನು ಸೆಲೆಕ್ಟ್ ಮಾಡಿ
CTRL ಕೀ ಅನ್ನು ಒತ್ತಿ ಹಿಡಿದು ಸೆಲ್ ಜಿ2 ಅನ್ನು ಕೂಡ ಸೆಲೆಕ್ಟ್ ಮಾಡಿ
ಆಯ್ಕೆ ಮಾಡಿದ ಎಲ್ಲಾ ಸೆಲ್ ಗಳು ಹೈಲೈಟ್ ಆಗಿರುದನ್ನು ಗಮನಿಸಿ
ಹೈಲೈಟ್ ಆಗಿರುವ ಸೆಲ್ಲ್ಸ್ ನ ಮೇಲೆ ಬಲ ಕ್ಲಿಕ್ ಮಾಡಿ ಮತ್ತು ಫಾರ್ಮ್ಯಾಟ್ ಸೆಲ್ಸ್ ಅನ್ನು ಆಯ್ಕೆ ಮಾಡಿ
ಅಲ್ಲಿ ಮುಂಚಿನಂತೆಯೇ ಆಯ್ಕೆಗಳನ್ನು ಆರಿಸಿ ಒಕ್ ಕ್ಲಿಕ್ ಮಾಡಿ
ಈಗ ನಾವು ಐಟಂ ನ ಖರ್ಚುಗಳನ್ನು ಒಂದರ ಕೆಳಗೆ ಒಂದಂತೆ ಟೈಪ್ ಮಾಡುತ್ತೇವೆ
ಅದು ಹೇಗೆಂದರೆ ಫೋನ್ ಬಿಲ್ ಗೆ ರೂಪೀಸ್ 600 ಲಾಂಡ್ರಿ ಗೆ ರೂಪೀಸ್ 300 ಹಾಗೂ ಮಿಸ್ಸೆಲೇನಿಯಸ್ ಗೆ ರೂಪೀಸ್ 2000 ಎಂದು
ಅಕೌಂಟ್ಸ್ ಎಂಬ ಹೆಡಿಂಗ್ ನ ಕೆಳಗೆ ರೂಪೀಸ್ 30000 ಎಂದು ತಿಂಗಳ ಸಂಬಳವನ್ನು ಟೈಪ್ ಮಾಡಿ
ಕ್ಯಾಲ್ಕ್ ನಲ್ಲಿ ದಿನಾಂಕವನ್ನು ಬರೆಯಲು ಸೆಲ್ ಅನ್ನು ಸೆಲೆಕ್ಟ್ ಮಾಡಿ ದಿನಾಂಕ ವನ್ನು ಟೈಪ್ ಮಾಡಿ
ನೀವು ದಿನಾಂಕದ ಅಂಶಗಳನ್ನು ಬೇರ್ಪಡಿಸಲು ಫಾರ್ವರ್ಡ್ ಸ್ಲಾಶ್ ಅಥವಾ ಹೈಫನ್ ಅನ್ನು ಬಳಸಬಹುದು ಅಥವಾ 10 ಆಕ್ಟೋಬರ್ 2011 ಎಂದು ಬರೆಯಬಹುದು
ಕ್ಯಾಲ್ಕ್ ಈ ಎಲ್ಲಾ ವಿವಿಧ ಡೇಟ್ ಫಾರ್ಮೆಟ್ಸ್ ಗಳನ್ನು ಗುರುತಿಸುತ್ತದೆ
ಪರ್ಯಾಯವಾಗಿ ಸೆಲ್ ಮೇಲೆ ಬಲ ಕ್ಲಿಕ್ ಮಾಡಿ ಮತ್ತು ಫಾರ್ಮ್ಯಾಟ್ ಸೆಲ್ಸ್ ಅನ್ನು ಆಯ್ಕೆ ಮಾಡಬಹುದು
ಕ್ಯಾಟೆಗರಿ ಎನ್ನುವಲ್ಲಿ ಡೇಟ್ ಎಂದು ಮತ್ತು ಫಾರ್ಮ್ಯಾಟ್ ಎನ್ನುವಲ್ಲಿ ಬಯಸಿದ ಪ್ರಾರೂಪವನ್ನು ಆಯ್ಕೆ ಮಾಡಿ
ನಾನು 12 31 1999 ಎನ್ನುವುದನ್ನು ಆಯ್ಕೆಮಾಡುತ್ತೇನೆ
ಮುನ್ನೋಟದ ಸ್ಥಾನವನ್ನು ಗಮನಿಸಿ
ಹಾಗೆಯೇ ಫಾರ್ಮ್ಯಾಟ್ ಕೋಡ್ ಎಂಬಲ್ಲಿ ಎಂಎಂ ಡಿಡಿ ಮತ್ತು ಯ್ಯಿ ಎಂದು ಕಾಣಿಸುತ್ತದೆ
ಅಗತ್ಯಕ್ಕೆ ತಕ್ಕಂತೆ ಈ ಫಾರ್ಮೆಟ್ ಕೋಡ್ ಅನ್ನು ಬದಲಿಸಬಹುದು
ನಾನು ಡಿಡಿ ಎಂಎಂ ಮತ್ತು ಯ್ಯಿ ಎಂದು ಟೈಪ್ ಮಾಡುತ್ತೇನೆ
ಮುನ್ನೋಟದ ಸ್ಥಾನದಲ್ಲಿ ಆದ ಬದಲಾವಣೆಯನ್ನು ಗಮನಿಸಿ
ಒಕ್ ಕ್ಲಿಕ್ ಮಾಡಿ
ಸಮಯವನ್ನು ಕ್ಯಾಲ್ಕ್ ನಲ್ಲಿ ಬರೆಯಲು ಸೆಲ್ ಆಯ್ಕೆ ಮಾಡಿ ಮತ್ತು ಸಮಯವನ್ನು ಟೈಪ್ ಮಾಡಿ
ನೀವು ಸಮಯದ ಅಂಶಗಳನ್ನು ಕಲೋನ್ ನಿಂದ ಕೂಡಾ ಬೇರ್ಪಡಿಸಬಹುದು ಉದಾಹರಣೆಗೆ 10 ಕಲೋನ್ 43 ಕಲೋನ್ 20
ಪರ್ಯಾಯವಾಗಿ ಸೆಲ್ ಮೇಲೆ ಬಲ ಕ್ಲಿಕ್ ಮಾಡಿ ಮತ್ತು ಫಾರ್ಮ್ಯಾಟ್ ಸೆಲ್ಸ್ ಅನ್ನು ಆಯ್ಕೆ ಮಾಡಬಹುದು
ಕ್ಯಾಟೆಗರಿ ಎನ್ನುವಲ್ಲಿ ಟೈಮ್ ಎಂದು ಮತ್ತು ಫಾರ್ಮ್ಯಾಟ್ ಎನ್ನುವಲ್ಲಿ ಬಯಸಿದ ಪ್ರಾರೂಪವನ್ನು ಆಯ್ಕೆ ಮಾಡಿ
ನಾನು 13 37 46 ಎನ್ನುವುದನ್ನು ಆಯ್ಕೆಮಾಡುತ್ತೇನೆ
ಮುನ್ನೋಟದ ಸ್ಥಾನವನ್ನು ಗಮನಿಸಿ
ಹಾಗೆಯೇ ಫಾರ್ಮ್ಯಾಟ್ ಕೋಡ್ ಎಂಬಲ್ಲಿ HHMMSS ಎಂದು ಕಾಣಿಸುತ್ತದೆ
ಅಗತ್ಯಕ್ಕೆ ತಕ್ಕಂತೆ ಈ ಫಾರ್ಮೆಟ್ ಕೋಡ್ ಅನ್ನು ಬದಲಿಸಬಹುದು
ನಾನು HHMM ಎಂದು ಟೈಪ್ ಮಾಡುತ್ತೇನೆ
ಮುನ್ನೋಟದ ಸ್ಥಾನದಲ್ಲಿ ಆದ ಬದಲಾವಣೆಯನ್ನು ಗಮನಿಸಿ
ಒಕ್ ಕ್ಲಿಕ್ ಮಾಡಿ
ನಾವು ಬದಲಾವಣೆಗಳನ್ನು ಅಂಡು ಮಾಡೋಣ
ಕ್ಯಾಲ್ಕ್ ನಲ್ಲಿ ಸಂಖ್ಯೆಗಳನ್ನು ಮತ್ತು ದಿನಾಂಕಗಳನ್ನು ಬರೆಯುವುದು ಹೇಗೆ ಎಂದು ಕಲಿತ ನಂತರ ನಾವೀಗ ಸ್ಪ್ರೆಡ್ಶೀಟ್ ನಲ್ಲಿ ಒಂದು ಸೆಲ್ ನಿಂದ ಮತ್ತೊಂದು ಸೆಲ್ ಗೆ ಅಥವಾ ಒಂದು ಶೀಟ್ ನಿಂದ ಮತ್ತೊಂದು ಶೀಟ್ ಗೆ ಹೇಗೆ ಸಂಚರಿಸುವುದೆಂದು ಕಲಿಯೋಣ
ಮೊದಲು ನಾವು ಸ್ಪ್ರೆಡ್ ಶೀಟ್ ನಲ್ಲಿ ಸೆಲ್ ನಿಂದ ಸೆಲ್ ಗೆ ಹೇಗೆ ಹೋಗುವುದೆಂದು ನೋಡೋಣ
ನೀವು ಸುಮ್ಮನೆ ಕರ್ಸರ್ ಅನ್ನು ಕ್ಲಿಕ್ ಮಾಡಿ ನಿರ್ದಿಷ್ಟ ಸೆಲ್ ಅನ್ನು ಪ್ರವೇಶಿಸಬಹುದು
ನೀವು ಆ ನಿರ್ದಿಷ್ಟ ಸೆಲ್ ಹೈಲೈಟ್ ಆಗುವುದನ್ನು ನೋಡಿ
ನಿರ್ದಿಷ್ಟ ಸೆಲ್ ಗೆ ಹೋಗಲು ಇರುವ ಇನ್ನೊಂದು ವಿಧಾನವೇನೆಂದರೆ ಸೆಲ್ ರೆಫರೆನ್ಸ್ ಅನ್ನು ಬಳಸುವುದು
ನೇಮ್ ಬಾಕ್ಸ್ ನ ಜೊತೆಗಿರುವ ಕಪ್ಪು ಬಣ್ಣದ ಬಾಣವನ್ನು ಕ್ಲಿಕ್ ಮಾಡಿ
ನಿಮಗೆ ಬೇಕಾದ ಸೆಲ್ ನ ನೆಲೆಯನ್ನು ಅಲ್ಲಿ ಟೈಪ್ ಮಾಡಿ Enter ಪ್ರೆಸ್ ಮಾಡಿ ಇಲ್ಲಿ ನೀವು ಹೀಗೂ ಮಾಡಬಹುದು ನೇಮ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಮೊದಲಿರುವ ಸೆಲ್ ನ ನೆಲೆಯನ್ನು ಡಿಲೀಟ್ ಮಾಡಿ ಮತ್ತು ನಿಮಗೆ ಬೇಕಾದ ಸೆಲ್ ನ ನೆಲೆಯನ್ನು ಟೈಪ್ ಮಾಡಿ Enter ಒತ್ತಿ
ಮುಂದೆ ನಾವು ಸ್ಪ್ರೆಡ್ ಶೀಟ್ ನಲ್ಲಿ ಸೆಲ್ ಗಳ ನಡುವೆ ಹೇಗೆ ಸಂಚರಿಸುವುದೆಂದು ತಿಳಿಯೋಣ
ಸೆಲ್ ಗಳ ನಡುವೆ ಸಂಚರಿಸಲು ಇರುವ ಮೊದಲ ವಿಧಾನವೆಂದರೆ ಕರ್ಸರ್ ಬಳಸುವುದಾಗಿದೆ
ಸೆಲ್ ಮೇಲಿನ ಫೋಕಸ್ ಅನ್ನು ಸ್ಥಳಾಂತರಿಸಲು ಕರ್ಸರ್ ಅನ್ನು ನೀವು ಯಾವ ಸೆಲ್ ಅನ್ನು ಫೋಕಸ್ ಮಾಡಬಯಸುವಿರೋ ಅಲ್ಲಿ ಇಟ್ಟು ಬಲ ಮೌಸ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಇದರಿಂದ ಫೋಕಸ್ ಹೊಸ ಸೆಲ್ ನ ಮೇಲೆ ಆಗುತ್ತದೆ
ಎರಡು ಸೆಲ್ ಗಳ ನಡುವಿನ ಅಂತರವು ಹೆಚ್ಚಿದ್ದಾಗ ಈ ವಿಧಾನ ಉಪಯೋಗಕ್ಕೆ ಬರುತ್ತದೆ
ಸೆಲ್ ಗಳ ನಡುವೆ ಸಂಚರಿಸಲು ಇರುವ ಮತ್ತೊಂದು ವಿಧಾನವೆಂದರೆ Tab
ಇದರಿಂದ ರೋ ನಲ್ಲಿ ಸೆಲ್ ನಿಂದ ಮುಂದಿನ ಸೆಲ್ ಗೆ ಸಂಚಲಿಸಬಹುದು
ಹಿಂದಿನ ಸೆಲ್ ಗೆ ಹೋಗಲು Shift Tab ಉಪಯೋಗಿಸಿ
ಕಾಲಮ್ ನಲ್ಲಿ ಮುಂದಿನ ಸೆಲ್ ಗೆ ಹೋಗಲು Enter ಒತ್ತಿ
ಕಾಲಮ್ ನಲ್ಲಿ ಹಿಂದಿನ ಸೆಲ್ ಗೆ ಹೋಗಲು Shift Enter ಒತ್ತಿ
ಈಗ ನಾವು ಕೀಬೋರ್ಡ್ ಅನ್ನು ಬಳಸಿಕೊಂಡು ಕ್ಯಾಲ್ಕ್ ನಲ್ಲಿ ವಿವಿಧ ಸ್ಪ್ರೆಡ್ ಶೀಟ್ ಗಳ ನಡುವೆ ಸಂಚರಿಸುವುದು ಹೇಗೆ ಎಂದು ಕಲಿಯೋಣ
ಸಕ್ರಿಯವಾಗಿರುವ ಶೀಟ್ ನ ಬಲ ಭಾಗಕ್ಕಿರುವ ಶೀಟ್ ಗೆ ಚಲಿಸಲು ಕಂಟ್ರೋಲ್ ಮತ್ತು ಪೇಜ್ ಡೌನ್ ಕೀ ಅನ್ನು ಏಕಕಾಲಕ್ಕೆ ಒತ್ತಿ
ಸಕ್ರಿಯವಾಗಿರುವ ಶೀಟ್ ನ ಎಡ ಭಾಗಕ್ಕಿರುವ ಶೀಟ್ ಗೆ ಚಲಿಸಲು ಕಂಟ್ರೋಲ್ ಮತ್ತು ಪೇಜ್ ಅಪ್ ಕೀ ಅನ್ನು ಏಕಕಾಲಕ್ಕೆ ಒತ್ತಿ
ನೀವು ಕರ್ಸರ್ ನ ಬಳಕೆಯಿಂದ ಕೂಡಾ ಶೀಟ್ ಗಳ ನಡುವೆ ಸಂಚರಿಸಬಹುದು
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ವರ್ಕಿಂಗ್ ವಿತ್ ಶೀಟ್ಸ್ ಎಂಬ ಟ್ಯುಟೋರಿಯಲ್ ನಲ್ಲಿ ಲಭ್ಯವಿದೆ
ನೀವು ಹೆಚ್ಚು ಶೀಟ್ ಗಳನ್ನು ಹೊಂದಿದ್ದರೆ ಕೆಲವು ಶೀಟ್ ಗಳು ಪರದೆಯ ಕೆಳಭಾಗದಲ್ಲಿರುವ ಹಾರಿಜೊಂಟಲ್ ಸ್ಕ್ರೋಲ್ ಬಾರ್ ನ ಹಿಂದೆ ಮರೆಯಾಗಿರಬಹುದು
ಹೀಗೆ ಆದಲ್ಲಿ ಪರದೆಯ ಕೆಳಭಾಗದಲ್ಲಿ ಶೀಟ್ ಟ್ಯಾಬ್ ನ ಎಡಭಾಗದಲ್ಲಿರುವ ನಾಲ್ಕು ಬಟನ್ ಗಳ ಸಹಾಯದಿಂದ ಮರೆಯಾದ ಶೀಟ್ ಗಳನ್ನು ನೋಡಬಹುದು
ನಾವು ಬದಲಾವಣೆಗಳನ್ನು ಉಂಡೋ ಮಾಡೋಣ
ಸಮೀಪದ ವ್ಯಾಪ್ತಿಯಲ್ಲಿರುವ ಸೆಲ್ ಗಳನ್ನುಕರ್ಸರ್ ನ ಮೂಲಕ ಸೆಲೆಕ್ಟ್ ಮಾಡಲು ಮೊದಲು ಯಾವುದಾದರೊಂದು ಸೆಲ್ ನ ಮೇಲೆ ಕ್ಲಿಕ್ ಮಾಡಿ
ಈಗ ಎಡ ಮೌಸ್ ಬಟನ್ ಅನ್ನು ಒತ್ತಿ ಹಿಡಿದಿಟ್ಟುಕೊಳ್ಳಿ
ಕರ್ಸರ್ ಅನ್ನು ಸ್ಕ್ರೀನ್ ನಲ್ಲಿ ಬೇಕಾದೆಡೆ ಒಯ್ಯಿರಿ ಮತ್ತು ನೀವಿಚ್ಛಿಸಿದ ಸೆಲ್ ಗಳು ಹೈಲೆಟ್ ಆದ ಮೇಲೆ ಎಡ ಮೌಸ್ ಬಟನ್ ಅನ್ನು ಬಿಡಿ
ನೋಡಿ ನೀವು ಸೆಲೆಕ್ಟ್ ಮಾಡಿದ ಸೆಲ್ ಗಳು ಹೈಲೆಟ್ ಆಗಿವೆ
ಸಮೀಪ ವ್ಯಾಪ್ತಿಯಲ್ಲಿರುವ ಕಾಲಮ್ ಗಳನ್ನು ಅಥವಾ ರೋ ಗಳನ್ನು ಸೆಲೆಕ್ಟ್ ಮಾಡಲು ಗುಂಪಿನಲ್ಲಿರುವ ಮೊದಲ ಕಾಲಮ್ ಅಥವಾ ರೋ ನ ಮೇಲೆ ಕ್ಲಿಕ್ ಮಾಡಿ
ಈಗ Shift ಕೀ ಅನ್ನು ಒತ್ತಿ ಹಿಡಿದು ಗುಂಪಿನ ಕೊನೆಯ ಕಾಲಮ್ ಅನ್ನುಕ್ಲಿಕ್ ಮಾಡಿ
ದೂರ ದೂರದಲ್ಲಿ ಇರುವ ಕಾಲಮ್ ಗಳನ್ನು ಅಥವಾ ರೋ ಗಳನ್ನು ಸೆಲೆಕ್ಟ್ ಮಾಡಲು ಗುಂಪಿನಲ್ಲಿರುವ ಮೊದಲ ಕಾಲಮ್ ಅಥವಾ ರೋ ನ ಮೇಲೆ ಕ್ಲಿಕ್ ಮಾಡಿ
ಈಗ ಕಂಟ್ರೋಲ್ ಕೀ ಅನ್ನು ಒತ್ತಿ ಹಿಡಿದು ಬೇಕಾದ ದೂರ ದೂರದಲ್ಲಿರುವ ಕಾಲಮ್ ಗಳನ್ನು ಅಥವಾ ರೋ ಗಳನ್ನು ಕಂಟ್ರೋಲ್ ಕೀ ನ ಜೊತೆಗೇ ಕ್ಲಿಕ್ ಮಾಡಿ
ಸಮೀಪ ವ್ಯಾಪ್ತಿಯಲ್ಲಿರುವ ಅನೇಕ ಶೀಟ್ ಗಳನ್ನು ಸೆಲೆಕ್ಟ್ ಮಾಡಲು ನೀವಿಚ್ಛಿಸಿದ ಮೊದಲ ಶೀಟ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ
ಈಗ ಕರ್ಸರ್ ಅನ್ನು ನೀವಿಚ್ಛಿಸಿದ ಕೊನೆಯ ಶೀಟ್ ಟ್ಯಾಬ್ ನ ಮೇಲೆ ಇರಿಸಿ
Shift ಕೀ ಯನ್ನು ಹಿಡಿದಿಟ್ಟುಕೊಂಡು ಶೀಟ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ
ಈ ಎರಡು ಶೀಟ್ ಗಳ ನಡುವೆ ಇರುವ ಎಲ್ಲಾ ಟ್ಯಾಬ್ ಗಳೂ ಬಿಳಿ ಬಣ್ಣಕ್ಕೆ ತಿರುಗಿದೆ
ಇದು ಅವುಗಳು ಸೆಲೆಕ್ಟ್ ಆಗಿರುವುದನ್ನು ಸೂಚಿಸುತ್ತದೆ
ಈಗ ನೀವು ಮಾಡಿದ ಎಲ್ಲಾ ಕ್ರಿಯೆಗಳೂ ಈ ಎಲ್ಲಾ ಶೀಟ್ ಗಳಿಗೂ ಅನ್ವಯಿಸುತ್ತವೆ
ದೂರ ದೂರಲ್ಲಿರುವ ಅನೇಕ ಶೀಟ್ ಗಳನ್ನು ಸೆಲೆಕ್ಟ್ ಮಾಡಲು ಮೊದಲ ಶೀಟ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ
ಈಗ ಕರ್ಸರ್ ಅನ್ನು ಮೂರನೇ ಶೀಟ್ ನ ಮೇಲೆ ಕೊಂಡೊಯ್ಯಿರಿ
ಕಂಟ್ರೋಲ್ ಕೀಯನ್ನು ಹಿಡಿದಿಟ್ಟುಕೊಂಡು ಆ ಶೀಟ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ
ನೀವು ಆಯ್ಕೆ ಮಾಡಿದ ಟ್ಯಾಬ್ ಗಳು ಬಿಳಿ ಬಣ್ಣಕೆ ತಿರುಗಿವೆ ಮತ್ತು ಈಗ ನೀವು ಮಾಡಿದ ಎಲ್ಲಾ ಕ್ರಿಯೆಗಳೂ ಈ ಎಲ್ಲಾ ಹೈಲೆಟ್ ಆಗಿರುವ ಶೀಟ್ ಗಳಿಗೆ ಅನ್ವಯಿಸುತ್ತವೆ
ಈಗ ನಾವು ಈ ಟ್ಯುಟೊರಿಯಲ್ ನ ಕೊನೆಗೆ ತಲುಪಿದೆವು
ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು ಸಿಎಎಲ್ಸಿ ನಲ್ಲಿ ನಂಬರ್ಸ್ ಟೆಕ್ಸ್ಟ್ ಟೆಕ್ಸ್ಟ್ ರೂಪದಲ್ಲಿ ನಂಬರ್ಸ್ ಡೇಟ್ ಮತ್ತು ಟೈಮ್ ಗಳನ್ನು ಸ್ಪ್ರೆಡ್ ಶೀಟ್ ಗೆ ಹೇಗೆ ನಮೂದಿಸುವುದು ಫಾರ್ಮ್ಯಾಟ್ ಸೆಲ್ಸ್ ಡಯಾಲಾಗ್ ಬಾಕ್ಸ್ ಅನ್ನು ಹೇಗೆ ಬಳಸುವುದು ಸೆಲ್ಸ್ ಮತ್ತು ಶೀಟ್ ಗಳ ನಡುವೆ ಹೇಗೆ ಸಂಚರಿಸುದು ಐಟಮ್ ನ್ನು ರೋಸ್ ಕಾಲಮ್ಸ್ ಮತ್ತು ಶೀಟ್ಸ್ ಗಳಲ್ಲಿ ಹೇಗೆ ಸೆಲೆಕ್ಟ್ ಮಾಡುವುದು ಇತ್ಯಾದಿ
ಮಾಡಬೇಕಾದ ಅಭ್ಯಾಸಗಳು ಸ್ಪ್ರೆಡ್ಶೀಟ್ practiceಒಡಿಎಸ್ ಅನ್ನು ಒಪನ್ ಮಾಡಿ
ಸೀರಿಯಲ್ ನಂಬರ್ಸ್ ಎಬುದರ ಕೆಳಗೆ 1 ರಿಂದ 5 ದರ ತನಕ ಒಂದರ ಕೆಳಗೆ ಒಂದರಂತೆ ಕ್ರಮಾಂಕವನ್ನು ಟೈಪ್ ಮಾಡಿ
ಕೀ ಗಳ ಸಹಾಯದಿಂದ ಸೆಲ್ ಗಳ ನಡುವೆ ಸಂಚರಿಸಿ
ಸೀರಿಯಲ್ ನಂಬರ್ ನ ಕೆಳಗಿರುವ ಎಲ್ಲಾ ಐಟಮ್ ಗಳನ್ನೂ ಸೆಲೆಕ್ಟ್ ಮಾಡಿ
ದಿನಾಂಕ ಮತ್ತು ಸಮಯಕ್ಕಾಗಿ ಕಾಲಮ್ ಅನ್ನು ಸೇರಿಸಿ
ಇವುಗಳಲ್ಲಿ ಫಾರ್ಮ್ಯಾಟ್ ಸೆಲ್ಸ್ ನ ಡಯಲಾಗ್ ಬಾಕ್ಸ್ ಅನ್ನು ಉಪಯೋಗಿಸಿಕೊಂಡು ಕೆಲವು ಬೆಲೆಗಳನ್ನು ಬರೆಯಿರಿ
ಕೆಳಗಿರುವ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ವಾಸುದೇವ ಐಐಟಿ
ಬಾಂಬೆ
ಧನ್ಯವಾದಗಳು